ನನ್ನ ಮಗಳಿಗೆ ಕರ್ಕೊಂಡ್ ಹೊಕ್ಕಾತೇನಿ ಮಮ್ಮಗಳಿಗೆ. ಆಕೀನ ಆಡ್ತಾಳೆ. ಜಾರಬಂಡೆ ಅವು ಇವು ಇರ್ತಾವಲ ಆಟಾ ಆಡೋದು. ಅದೆಲ್ಲ ಆದಿ ಖುಷಿ ಪಡ್ತಾಳೆ.

ನನ್ನ ಮಗಳಿಗೆ ಕರ್ಕೊಂಡ್ ಹೋಕ್ಕ್ತಿನಿ ಮಮ್ಮಗಳಿಗೆ. ಅಕಿನೂ ಆಡ್ತಾಳ ಜಾರಿಬಂಡಿ ಅವು ಇವು ಇರ್ತಾವಲ ಆಟ ಆಡೋದು. ಅದೆಲ್ಲಾ ಆಡಿ ಖುಷಿ ಪಡ್ತಾಳೆ.

ಎಲ್ಲ ಪಕ್ಕದಲ್ಲೆಲ್ಲ ಗದ್ದೆಗಳಿಗೆಲ್ಲ ನೀರು ಹಾಕಕ ಆಗಂಗಿಲ್ಲ ಮತ್ತೆ ನೋಡೋಕುನು ಅಷ್ಟೊಂದು ಚೆನ್ನಗಿರಂಗಿಲ್ಲ .

ಬುಕ್ಸ್ ಮಾತ್ರ ಚೆನ್ನಾಗಿ ಸಿಗ್ತಾವ ಎಲ್ಲ ಎಲ್ಲ ತರದ ಬುಕ್ಸ್ ಸಿಗ್ತಾವ ರೇಟ್ ನು ಚೆನ್ನಾಗೆ ಡಿಸ್ಕೌಂಟ್ ಬಿಡ್ತಾರಾ ಎಲ್ಲ ಚಲೋ ಅದಾ ನಾನೂನೂ ಜಾಸ್ತಿ ಬುಕ್ಸ್ ತಗೋತೀನಿ ಈ ತರ ಎಲ್ಲ .

ವಿದ್ಯುತ್ ಖಂಬಗಳು ವಿದ್ಯುತ್ ತಾರ್ಗಳು ಹಿಂದ್ಗಡೆ ದೊಡ್ದು ಮರಾ ಎಲ್ಲ ಕಾಣಿಸುತ್ತಿದೆ.

ವಿದ್ಯುತ್ ಕಂಬಗಳು ವಿದ್ಯುತ್ ತಾರಗಳು ಹಿಂದುಗಡೆ ದೊಡ್ಡ ಮರ ಎಲ್ಲ ಕಾಣಿಸುತ್ತಿದೆ .

ಹಸಿರು ಚಿಕ್ಕಚಿಕ್ಕ ಗಿಡಗಳು ಮತ್ತು ಹುಲ್ಲನ್ನು ನೋಡಬಹುದು .

ಇದು ಸಣ್ಣದೊಂದು ಕಿರಾಣಿ ಅಂಗಡಿ ಚಲೋ ಎಲ್ಲ ಸಾಮಾನು ಸಿಗ್ತವು ಇದು ಹಳ್ಳಿದಾಗೆ ಜಾಸ್ತಿ ಇರ್ತವು ಸಿಟಿ ದಾಗುನು ಇರ್ತಾವ .

ಒಂದೈದು ಕಿಲೋಮೀಟರು ಒಂದು ಎರಡೆರಡು ಕಿಲೋಮೀಟರು ಗೆ ಒಂದು ಪೆಟ್ರೋಲ್ ಬಂಕ್ ಎರಡೆರಡು ಕಿಲೋಮೀಟರು ಗೆ ಒಂದು ಪೆಟ್ರೋಲ್ ಬಂಕ್ ನಮ್ಮೂರು ಕ್ರಾಸ್ ಹತ್ರ ಐತೆ ಅದು ಪೆಟ್ರೋಲ್ ಬಂಕ್ .

ನೋಡಾಕ್ ಎಷ್ಟು ಚಲೋ ಅದಾ ಗೊತ್ತಾ ಮೈಲಾರಲಿಂಗೇಶ್ವರ ದೇವಸ್ಥಾನ ನೋಡಕ್ ಬರಿ ಗುಡ್ಡ ಅದು ಒಳಗೆ ದೇವರ ದೇವರಾದ್ದನ .

ನೋಡಾಕ್ ಎಷ್ಟು ಚಲೋ ಅದಾ ಗೊತ್ತಾ ಮೈಲಾರಲಿಂಗೇಶ್ವರ ದೇವಸ್ಥಾನ ನೋಡಕ್ ಬರಿ ಗುಡ್ಡ ಅದು ಒಳಗೆ ದೇವರ ದೇವರಾದ್ದನ .

ಇಂದಿನ ಇದರಲ್ಲಿ ದೆಸೂರಗ ದೇವಸ್ಥಾನವು ಹಿಂಗೇ ಅದ ಸಿದ್ದೇಶ್ವರ ದೇವಸ್ಥಾನ ಅಂದ್ರೆ ಹಿಂಗೇ ಅಲ್ಲ ಸ್ವಲ್ಪ ಚೇಂಜ್ ಅದಾ .

ಹಂಗೆ ಇದು ಪ್ಲೇಸ್ ನು ಚಲೋ ಅದಾ ಯಾವುದೊ ಗಾರ್ಡನ್ ಹತ್ರ ಮಾಡಾಕ್ ಹತ್ತಾರ ಚಲೋ ಹಿಂಗ್ ಇರ್ಬೇಕು ಮಾಡಕಾ .

‌ ಆಹ್ ಗುಡ್ ವೈಬ್ಸ್ ಅಂತ ಏನೋ ಐತೆ ಅಲ್ಲಿ ಆ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡು .

ಹಿಂದೆ ಎರಡು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದು ಹಾಗು --

ರೋಡ್ ರೋಡ್ ನೋಡಿ ಎಷ್ಟು ನೀಟ್ ಅದಾ ನಮ್ಮ ರಾಯಚೂರಿನಾಗೆ ಇಷ್ಟು ನೀಟ್ ಇರಂಗಿಲ್ಲ ರೋಡ್ .

ಹ್ಮ್ ರಾತ್ರಿ ಯಾವದನ ಉರಿಗ ಹೋದಾಗ ಈ ವ್ಯವಸ್ಥೆ ಆಗ್ತದೆ ಬೇ ಹೋಗಿ ರೆಸ್ಟೋರೆಂಟ್ ಗಳಿಗೆ ಹೋಗಬೋದು ನಾವು.

ಅವನು ಕಪ್ಪು ಬಣ್ಣದ ಶೂ ಹಾಕಿಕೊಂಡಿದ್ದಾನೆ.

ಇದು ನಮ್ಮ ರಾ ರಾಯಚೂರಗಾದ ನಾವ ಏನಾರ ಟಿಕೆಟ್ ಬುಕ್ ಮಾಡಾಕ ನಾವು ಹೋಗಿ ಬುಕ್ ಮಾಡಬೋದು.

ಇದರಲ್ಲಿ ಒಂದು ಸೀರೆ ಕಾನ್ತಾಯಿದೆ. ಸೀರೆಯ ಮೂರು ನಾಲ್ಕು ಪ್ರಕಾರ ಇದೆ. ಅದು ಕಾಂಸ್ತಾಯಿದೆ.

ಇದರಲ್ಲಿ ಒಂದು ಸಿರೆ ಕಾಣ್ತಾ ಇದೆ ಆ ಸಿರೆಯ ಮುರು ನಾಲ್ಕು ಪ್ರಕಾರ ಇದೆ ಅದು ಕಾಣ್ತಾ ಇದೆ .

ಇದು ಮಸೀದಿ ಇದ್ದಂಗ ಆದ ಇದು ಅಲ್ಲಿ ಒಬ್ಬ ಹುಡುಗ ಸೆಲ್ಫಿ ತೆಕ್ಹಕತ್ತಾನ ಸೆಲ್ಫಿ ಒಂದು ಇವಾಗ--

ಇಲ್ಲಿ ನಾನು ನೋಡುತ್ತಿರುವ ನದಿ ತುಂಬಾ ನೀರು ಕಾಣಿಸುತ್ತಾ ಇದೆ ಹತ್ತಹತ್ತ ಮೆಟ್ಲಿಗಳು ಕಟ್ಟಿದ್ದಾರೆ ಎನೋ --

ಇದು ನಮ್ಮ ರಾಯಚೂರಾಗ್ ಆದ ನಂದಿನಿ ಕಾಲ್ ನಂದಿನಿ ಹಾಸ್ಪಿಟಲ್ ಅಂತ ಅದರ ಬದಿಯಾಗ ನಂದಿನಿ ಪಿ.ಯು.ಸಿ ಕಾಲೇಜ್ ಅಂತ ಅದಾ .

ಇಲ್ಲಿಗೆ ಹೋಗಕ್ಕೆ ವ್ಯವಸ್ತೆಗಾನಿ ಇಲ್ಲಿ ಯಲ್ಲ ಮೆಟ್ಲುಗಳಿವೆ. ಇಲ್ಲಿ ಎರಡು ಜನಾ ನಡ್ಕೊಂಡು ಹೋಕ್ತಾಯಿದ್ದರೆ.

ಇದು ಸಣ್ಣ ಮಟ್ಟದ ಒಂದು ಹೋಟೆಲ್ ಇದ್ದಂಗ ಸಣ್ಣದು ಸಣ್ಣ ಪುಟ್ಟ ಊರಾಗೆ ಇದ್ದಂಥದು ನಮ್ಮೂರ್ನಾಗೂ ಒಂದು ಅದಾ.

ಇದು ಸಣ್ಣ ಮಟ್ಟದು ಒಂದು ಹೋಟೆಲ್ ಇದ್ದಹಂಗ ಸಣ್ಣದ ಸಣ್ಣ ಪುಟ್ಟದು ಊರಾಗ್ ಇದ್ದಂತಾದ. ನಮ್ಮೂರಾಗು ಒಂದ ಅದ.

ಅಹ್‌ ಚೊಲೊ ಆದ ದೊಡ್ಡ ಫಂಕ್ಷನ್‌ ಹಾಲ ಅನಸ್ತದ ಇದು.

ಆ ಚಲೋ ಆದ ದೊಡ್ಡ ಫಂಕ್ಷನ್ ಹಾಲ್ ಅನ್ನಿಸ್ತದ ಇದು.

ಎಲ್ಲೆಲೋರೋ ಬಂದು ಪೆಟ್ರೋಲ್ ಬಂಕ್ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಪೆಟ್ರೋಲ್ ಡೀಸೆಲ್ ತಗೊಂಡು ಹೋಗ್ತಾರಾ ಹಳ್ಳಿದವ್ರರೆಲ್ಲಾ.